ಅಷ್ಟು ನಿಜವಾಗ್ಲು ಕಾ ಕಾರ್ ಪಾರ್ಕಿಂಗ್ ಏನೂ ಇರ್ತಿದ್ದಿಲ್ಲಾ ಬಟ್ ಇವಾಗ ಕಾರ್ ಪಾರ್ಕಿಂಗ್ ಅನ್ನೋದೇ ಒಂದು ಬಿಸ್ನೆಸ್ ಮಾಡ್ಕೊಂದುಬಿಟ್ಟಾರೇ ಪ್ರತಿಯೊಂದು ಹೊತ್ತಲ್ಲಿ ಪಾರ್ಕಿಂಗ್ ಮಾಡ್ಬೇಕಾದ್ರೆ ಅಮೌಂಟ್ ಇಸ್ಕೊಂಡೇ ಇಸ್ಕೊತಾರೆ.

ಹಾಗೆ ಬಳ್ಳಾರಿಯಲ್ಲಿ ಜೈಲಿಲ್ಲ ಬಾಳ--

ನಾವು ಒಂದು ವರ್ಷ ಬದುಕೋಕು ಇಡಬಹುದೇನೋ ಅಷ್ಟು ಖರ್ಚು ಮಾಡಿಸ್ತಾರೆ ಒಂದು ಕಾರು ವಾಶ್ ಗೆ. ಒಂದು ಕಾರು ಸೀಟ್ ಎಲ್ಲ ಕ್ಲೀನ್ ಮಾಡಕೆ ಮಂಥ್ಲಿ ಒಂದು ಟ್ವೆಂಟಿ ಟೌಸನ್ಡ್ ತಗೋತಾರೆ ಇವಾಗ.

ಬಾಳ ಒಂದು ಸಲ ಒನ್ ಟೈಮ್ ಕಾರ್ ವಾಶ್ ಮಾಡಕೆ ಟ್ವೆಂಟಿ ಟೌಸನ್ಡ್ ಹೆಂಗೆ ತಗೋತಾರೆ ಇನ್ನು ಏನಾರ ಹಾವು ಹಾಗೆ ಏನೇನೋ ಹೊಕ್ಕೊಂಡು ಬಿಟ್ಟವು ಅಂತ ಅಂದ್ರೆ--

ಇವಾಗ ನಾವು ಎಲ್ಲ ಕಂಪೆನಿಸ್ ಅಥವಾ ಒಂದು ಸ್ಕೂಲ್ ಲ್ಲಿ ಹಾ ದೊಡ್ ದೊಡ್ಡ ಕಾಲೇಜ್ ಲ್ಲಿ ಹಂಗ್ ನೋಡಬೋದು ಇವಾಗ ಎಲ್ಲ ಹ ರಿಸೆಪ್ಶನ್ ಎಂಟ್ರೀಸ್ ಎಂಟರ್ ಅಂತ ಎಲ್ಲ ಇಟ್ಟಿರ್ತಾರೆ.

ಇವಾಗೆಲ್ಲ ನೋಡಬೋದು ಎಲ್ಲ ಟಾಪ್ಪರ್ಸ್ ಗಿನ ದೊಡ್ಡ ದೊಡ್ಡ ಇದರಲ್ಲಿ ಹಾಕ್ ಬಿಟ್ಟಿರ್ತಾರೆ ಒಂದು ಪೋಸ್ಟರ್ ನ್ನ ಅವ್ರು ಟಾಪ್ಪರ್ ಆಗಿದ್ದರೆ ಇವ್ರು ಟಾಪ್ಪರ್ ಆಗಿದ್ದರೆ ಅಂತ.

ಬೋಟಿಂಗ್ ಅಲ್ಲಿಗೆ ಹೊಗ್ಡಾಗೆ ಅವಾಗ ಅದೊಂದು ಟೈಪ್ ಥ್ರಿಲ್ ಆಗಿತ್ತು ಒಂದು ರೀತಿಯ ಎಕ್ಸ್ಪೀರಿಯೆನ್ಸ್ ಚೆನ್ನಾಗಿತ್ತು ರೋಡ್ ಮೇಲೆ ಹೋಗಿದ್ದು ಎಕ್ಸ್ಪೀರಿಯೆನ್ಸ್ ಸಹಿತ ಬಟ್ ನೀರಿನಲ್ಲಿ ಹೆಂಗ್ ಹೋಗ್ತಿವಿ ಬೋಟಿಂಗ್ ಲ್ಲಿ ಅದೊಂದು ಹಾಗೆ ಒಂದು ಸ್ವಲ್ಪ ಭಯನೂ ಆಗ್ತಿತ್ತು ಕೆಳಗೆ ಎಲ್ಲಿ ಬಿಡ್ ಬಿಡ್ತಿವಿ ಅಂತ.

ನಮ್ಮ್ ಬಳ್ಳಾರಿ ಅಂದ್ರೇನೆ ಬಿಸಿಲು ಆದ್ರೂನು ಅಲ್ಲಿ ಏನೋ ಅಲ್ಲಿ ಎಲ್ಲ ಹೋಗಿದ್ರೆ ತಂಪಾಗಿ ಗಾಳಿ ಆಗೆಲ್ಲ ಬಿಸ್ ಬೀಸ್ತಾ ಇರ್ತದೆ.

ಪ್ರತಿಯೊಂದು ದೇವಸ್ತಾನಕ್ಕಾಗಲಿ ಎಲ್ಲಿಗಾನು ಆಗಲಿ ಒಂದು ಮೆಟ್ಟಿಲು ಕಳಿಸ್ತಾರೆ ಒಂದು ಮನೆಗುನು ಒಂದು ಮೆಟ್ಟಿಲು ಕಳಿಸ್ತಾರೆ ಇದರಿಂದ ಆಗಿನ ಕಾಲದಲ್ಲಿ ಎಲ್ಲ ಮಿಚ್ನಿ ಅವೆಲ್ಲಾ ಇದ್ದುವು ಏಣಿ ಅಂತ ಕರೀತಾರಲ್ಲ ಅವೆಲ್ಲ ಇದ್ದ್ವುಇವಾಗೆಲ್ಲ ಅವೆಲ್ಲ ಇಲ್ಲ.